ಆ ನೋಡಬಹುದು ಬಹಳಷ್ಟು ಜನರು ಇಂತಹ ಬಸ್ ಸ್ಟಾಪ್ ಗಳಲ್ಲಿ ಎಲ್ಲಾ ತರಹದ ಸೌಕರ್ಯಗಳು ಇರುವುದು --

ಇಲ್ಲಿ ಯಾವುದೇ ತರಹ ಆದಂತಹ ತ್ಯಾಜ್ಯ ವಸ್ತುಗಳು ಇರುವುದಿಲ್ಲ ಅಂದರೆ ಬಹಳ ಸುಂದರವಾಗಿ--

ಇದು ಒಂದು ಚೆರ್ಚ್ ಎಂದು ಹೇಳಲಾಗುತ್ತದೆ ಕ್ರಿಸ್ಮಸ್ ಹಬ್ಬಕ್ಕೆ ಬಹಳ ಸುಂದರವಾಗಿ ಡೆಕೋರೇಷನ್ ಮಾಡಿರುಹುದನ್ನ ನಾವು ನೋಡಬಹುದು ಬಹುತೇಕ ಜನರಿಗೆ ಉಪಯುಕ್ತ ಆಗುವಂತಹ ಇಂತಹ ಒಂದು ಡೆಕೋರೇಷನ್ಗಳ ನೋಡಿದರೆ ಬಹಳ ಸುಂದರವಾಗಿ ಡೆಕೋರೇಷನ್ ಮಾಡಿದರೆ ಆ ನಂತರ ಕ್ರಿಸ್ಮಸ್ ಗೆ ಬಹುತೇಕ ಜನರು ಬರುತ್ತಾರೆ.

ಅವರವರ ಕಷ್ಟವಾದ ಕೆಲಸವನ್ನು ಮುಗಿಸಿಕೊಳ್ಳುತ್ತಾರೆ ಇಲ್ಲಿ ಯಾವುದೇ ರೀತಿಯ ಒಂದು ಬಹುತೇಕ ಜನರಿಗೆ ಉಪಯುಕ್ತ ವಾಗಿದೆ ಏಕೆ ಅಂದ್ರೆ ಬಹಳಷ್ಟು ಜನರಿಗೆ --

ಬಹಳಷ್ಟು ಜನರಿಗೆ ಇಲ್ಲಿ ಒಡವೆ ಲೋನ್ ಗಳು ಆಗಿರಬಹುದು ಜಮೀನು ಲೋನ್ ಗಳೇ ಆಗಿರಬಹುದು ಕೊಡ್ತಾರೆ ಬಹುತೇಕ ಜನರಿಗೆ ಉಪಯುಕ್ತ ವಾಗಿರುವಂತಹ ಒಂದು ಬ್ಯಾಂಕ್ ಎಂದು ಹೇಳಲಾಗುತ್ತದೆ.

ಒಂದು ರೋಡು ಎಂದು ಹೇಳಲಾಗುತ್ತದೆ ಯಾವುದೇ ತರಹದ ಒಂದು ತ್ಯಾಜ್ಯ ವಸ್ತುಗಳು ಇಲ್ಲ ಬಹುತೇಕ ಜನರಿಗೆ ಉಪಯೋಗವಾಗಿರುವಂತಹ ಒಂದು ರೋಡ್ ಎಂದು ಹೇಳಲಾಗುತ್ತದೆ.

ನಾವು ಒಂದು ಚೆರ್ಚ್ ಗಳಲ್ಲಿ ಬಹಲ್ ಸುಂದರ ವಾಗಿ ಡೆಕೋರೇಷನ್ ಮಾಡಿರೋದನ್ನ ನೋಡಬಹುದು ಬಾವುತೇಕ ಜನರಿಗೆ ಉಪಯುಕ್ತ ವಾಗುವಂತಹ ಒಂದು ಚೆರ್ಚ್ ಅಂತ ಹೇಳಬಹುದು.